ಇಲ್ಲಿ ಒಂದು ಬೈಕ್ ಸರ್ವಿಸಿಂಗ್ ಸೆಂಟರ್ ಇದೆ.

ಈ ಪೋಸ್ಟರ್ ಮೇಲೆ ಬಹಳಷ್ಟು ಮನೆಯಲ್ಲಿ ಯೂಸ್ ಮಾಡುವ ಸಾಮಾನುಗಳ ಚಿತ್ರಗಳನ್ನು ಹಾಕಿದ್ದಾರೆ.

ಇಲ್ಲಿ ಗೋಡೆಯ ಮೇಲೆ ಒಂದು ಗಣೇಶ್ ಪೋಟೋ ಹಚ್ಚಿದ್ದಾರೆ.

ಈ ಕಟ್ಟದಕ್ಕೆ ಒಂದು ಬೋರ್ಡ್ ಕೂಡಾ ಹಚ್ಚಿದ್ದಾರೆ ಇಲ್ಲಿ ಜನರು ಇವೆ.

ಈ ಹಾಲ್ ನಲ್ಲಿ ಬಹಳಷ್ಟು ಕುರ್ಚಿಗಳನ್ನು ಮತ್ತು ಟೇಬಲ್ ಗಳನ್ನು ಇಟ್ಟಿದ್ದಾರೆ.

ಈ ಹೋಟೆಲ್ ನಲ್ಲಿ ಮಿರರ್ರ್ಸ್ ಗಳನ್ನು ಹಚ್ಚಿದ್ದಾರೆ.

ಈ ಆತೋರಟಿ ಕೆ ಕಬ್ಬಿನ ಬೌಂಡರಿ ಇದೆ.

ಈ ಬುಕ್ ಸ್ಟಾಲ್ ಗೆ ಒಂದು ಕಬ್ಬಿಣ ಶೆಟ್ಟರ್ ಇದೆ.

ಇಲ್ಲಿ ಎರಡ್ಮುರು ಡಾಕ್ಟರ್ಸ್ ಗಳು ಇವೆ ಮತ್ತು ನರ್ಸ್ ಕೂಡ ಕಾಣಿಸ್ತಾ ಇದೆ.

ಇಲ್ಲಿ ಕಬ್ಬಿಣ ರಾಡ್ಗಳು ಇವೆ ಸುತ್ತಮುತ್ತಲಿನಲ್ಲಿ ಬಹಳಷ್ಟು ಮರ ಗಿಡಗಳು ಕಾಣಿಸ್ತಾ ಇವೆ.

ಈ ಫಂಕ್ಷನ್ ಹಾಲ್ ಮೇಲೆ ಸುಖದೇವ್ ಪ್ಯಾಲೇಸ್ ಎಂದು ಬರೆದಿದ್ದಾರೆ.

ಈ ಫಂಕ್ಷನ್ ಹಾಲ್ಗೆ ಎರಡು ದೊಡ್ಡ ಗೇಟ್ಸ್ಗಳನ್ನು ಹಚ್ಚಿದ್ದಾರೆ.

ಈ ಹಾಸ್ಪಿಟಲ್ ಮೇಲೆ ಹೈಬತ್ತಿ ಹಾಸ್ಪಿಟಲ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಚಿತ್ರದಲ್ಲಿ ಸುತ್ತಮುತ್ತದಲ್ಲಿ ಬಹಳಷ್ಟು ಮರ ಗಿಡಗಳು ಬೆಳೆದು ನಿಂತಿವೆ.

ಈ ಸೂಪರ್ ಮಾರ್ಕೆಟ್ ಮೇಲೆ ಶ್ಯಾಮ್ ಸೂಪರ್ ಮಾರ್ಕೆಟ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಒಂದು ಕುರ್ಚಿ ಕೂಡ ಕಾಣಿಸ್ತಾ ಇದೆ.

ಈ ಹಾಸ್ಪಿಟಲ್ ಗೆ ಬಹಳಷ್ಟು ಕಿಟಕಿಗಳು ಇವೆ.

ಇಲ್ಲಿ ಒಂದು ಪಾನಿಪುರಿ ಸ್ಟಾಲ್ ಇದೆ.

ಈ ಫಂಕ್ಷನ್ ಹಾಲ್ ಒಳಗಡೆ ಬಹಳಷ್ಟು ಲೈಟ್ಸ್ ಗಳಿಗೆ ಇಟ್ಟಿದ್ದಾರೆ.

ಇಲ್ಲಿ ಎರಡು ಜನರು ನಿಂತಿದ್ದಾರೆ ಒಬ್ಬ ಮನುಷ್ಯನ ಕೈಯಲ್ಲಿ ಮೊಬೈಲ್ ಇದೆ.

ಈ ಹೋಟೆಲ್ ಗೆ ಬಹಳಷ್ಟು ಲೈಟ್ಸ್ ಗಳನ್ನು ಹಚ್ಚಿದ್ದಾರೆ.

ಇಲ್ಲಿ ಬಹಳಷ್ಟು ಕೂಲ್ ಡ್ರಿಂಕ್ಸ್ ಗಳು ಮತ್ತು ನೀರಿನ ಬಾಟಲ್ಸ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಇ ಒಬ್ಬ ಮನು ಒಬ್ಬ ಮಹಿಳೆ ಕೈಯಲ್ಲಿ ಮಗ ಇದೆ.

ಈ ಕಟ್ಟಡಕ್ಕೆ ಬಹಳಷ್ಟು ಕಿಟಕಿಗಳು ಮತ್ತು ಬಾಗಿಲುಗಳು ಇವೆ.

ಮತ್ತು ಈ ಕಾಲೇಜ್ ಗೆ ಒಂದು ದೊಡ್ಡ ಬಾಗಿಲು ಇದೆ.

ಈ ಅಂಗಡಿಗೆ ಇ ಸ್ಕೈ ಬ್ಲೂ ಬಣ್ಣದ ಶೆಟರ್ ಇದೆ ಮತ್ತು ಶೆಟರ ಗೆ ಒಂದು ಲಾಕ್ ಇದೆ.

ಈ ಟೆಂಟ್ ಹೌಸ್ ನಲ್ಲಿ ಬಹಳಷ್ಟು ಚೇರ್ಸ್ ಗಳನ್ನು ಮತ್ತು ಸಾಮಾನುಗಳನ್ನು ಇಟ್ಟಿದ್ದಾರೆ ಗೋಡೆಗೆ ಎರಡು ವಿದ್ಯುತ್ ಮೀಟರ್ ಗಳು ಇವೆ.